ಹಲವು ಸಣ್ಣ ಪುಟ್ಟ ಮಕ್ಕಳು ಸಹ ಇಲ್ಲಿ ನಿಂತಿದ್ದಾರೆ.

ಮತ್ತು ಒಂದು ಮನೆಯು ಸಹ ಚಾಕ್ಲೇಟ್ ಆಕಾರದಲ್ಲಿ ಇಲ್ಲಿ ನಿರ್ಮಿಸಿದ್ದಾರೆ.

ಆಕಾರದಲ್ಲಿ ಪಾರ್ಕಿನ ವ್ಯವಸ್ಥೆ ಕೂಡ ಇಲ್ಲಿ ಇರು--

ಗಳಿಗೆ ಸುತ್ತಮುತ್ತಲಿನ ಕಾಂಪೌಂಡ್ ಇನ ಗ್ರಿಲ್ ಇನ ವ್ಯವಸ್ಥೆ ಕೂಡ ಮಾಡಿರು--

ಮತ್ತು ದೊಡ್ಡ ದೊಡ್ಡ ಮರಗಳನ್ನು ಸಹ ಇಲ್ಲಿ ನೋಡಬಹುದು.

ಮತ್ತು ಲೈಟಿಂಗ್ ವ್ಯವಸ್ಥೆ ಕೂಡ ಚೆನ್ನಾಗಿ ಮಾಡಿದ್ದಾರೆ.

ಇದು ಒಂದು ಗೋಡಾನ್ ಆಗಿರುತ್ತೆ ಇಲ್ಲಿ ಸುತ್ತ ಮುತ್ತಲಿನ ಕಾಂಪೌಂಡ್ ವ್ಯವಸ್ಥೆ ಇದೆ ಮತ್ತು

ಮತ್ತು ಇಬ್ಬರು ವ್ಯಕ್ತಿಗಳು ಇಲ್ಲಿ ನಿಂತಿದ್ದಾರೆ ಮತ್ತು ದೂರದಲ್ಲಿ ಒಬ್ಬ ವ್ಯಕ್ತಿಯು ಕಾಣುತ್ತಾಯಿದ್ದಾನೆ.

ಮತ್ತು ಅಲ್ಲಿ ಪಾರ್ಕಿ ನ ವ್ಯವಸ್ಥೆ ಕೂಡ ಇರಬೊದ ಎಂದು ಹೇಳಿದ್ದೆ--

ಇಲ್ಲಿ ಕುಳಿತುಕೊಳ್ಳಕ್ಕೆ ಸಿಮೆಂಟ್ ಆಕಾರದ ಒಂದು ಕಟ್ಟಡವನ್ನು ಇಲ್ಲಿ ನಿರ್ಮಿಸಿದ್ದಾರೆ.

ಹಲವಾರು ವ್ಯಕ್ತಿಗಳು ಮತ್ತು ಮಹಿಳೆಯರು ಪುರುಷರು ಇಲ್ಲಿ ನಿಂತಿದ್ದಾರೆ ಮತ್ತು --

ಹಾಗು ಅವರ ಮೊಬೈಲ್ ನಂಬರ್ ಸಹ ಇಲ್ಲಿದೆ ಮತ್ತು ಗಣೇಶನ ಚಿತ್ರಸಹ ಇಲ್ಲಿ ನೋಡಬಹುದು.

ಇರುತ್ತೆ ಮತ್ತು ಹಲವಾರು ಹೊಸ ಹೊಸತರಹದ ಫ್ರಿಡ್ಜ್ ಗಳು ತರ ತರಹದ ಕಲರಿ ನ ಫ್ರಿಡ್ಜ್ ಗಳು ಇಲ್ಲಿ ಸಿಗುತ್ತೆ.

ಇದು ಕೆ ದಸ್ವಿ ಎಂದು ಅಥವ ರುದ್ರಾಕ್ಷಿ ಸರವನ್ನು ಅನ್ನುತಾರೆ ದಸ್ವಿ ಅನ್ನುತಾರೆ.

ಮತ್ತು ಎರಡು ಚೇರು ಸಹ ಬ್ಲಾಕ್ ಕರೆ ಆಕಾರದ ಎರಡು ಚೇರ್ ಸಹ ಇಲ್ಲಿ ನೋಡಬಹುದು.

ಮತ್ತು ಆಚಪ್ರಾಕಾರದಂತಹ ಮೇಲ್ಗಡೆ ಹಾಳೆ ಚೀಲ ಒಚ್ಚಿದ್ದಾರೆ ಮತ್ತು ಪಿಲ್ಲರಿನ ವ್ಯವಸ್ಥೆ--

ಒಂದು ಕಂಬದ ವ್ಯವಸ್ಥೆ ಕೂಡ ಇಲ್ಲಿ ಇದೆ.

ಹಲವಾರು ವಸ್ತುಗಳು ಬೇಕಾಗಿರುವ ಉಪಯೋಗಿಸ್ ಉಪಯೋಗಕ್ಕೆ ಬೇಕಾದ ಹಲವಾರು ವಸ್ತುಗಳು ಸಹ ಇವೆ.